ಅದರ ಮೇಲೆ ಒಂದು ಬುಲೆಟ್ ಗಾಡಿ ನಿಂತಿದೆ ಅದರ ಮೇಲೆ ಶಿರಸ್ತ್ರಾನ್ನ ಅನು ಇಡಲಾಗಿದೆ ಗಾಡಿಗೆ ಎರೆಡು ಚಿಕ್ಕ ಕನ್ನಡಿಗಳಿವೆ ಮೂಡವಿದೆ.

ಎರಡು ಕಡೆಗಳಲ್ಲಿ ಕಂಬಗಳಿವೆ ಮತ್ತು ಒಳಭಾಗದಲ್ಲಿ ಸಾಕಷ್ಟು ಅಂಗಡಿಗಳಿವೆ ಹೊರಬಾಗದಲ್ಲಿ ನಿಂಬೆ ಹಣ್ಣಿನ ಮೂಟೆಗಳಿವೆ ಒಂದು ಬಕೆಟು ಇದೆ ಟೇಬಲ್ ಇದೆ ಗಾಡಿ ಇವೆ.